ಮತ್ತು ಹಿಂದುಗಡೆ ಕೆಲವು ರೆಫ್ರಿಜರ್ ನ್ನು ಕಾಣಬಹುದು.

ಮತ್ತು ಡೈನಿಂಗ್ ಟೇಬಲ್ ಮೇಲೆ ಹೂವಿನ ಹಾರವನ್ನು ಕಾಣಬಹುದು.

ಮತ್ತೆ ಈ ಮಷೀನ್ ಇಗೆ ಒಂದು ಕ್ಯಾನ್ ಅನ್ನು ನೇತುಹಾಕಿದ್ದಾರೆ.

ಮತ್ತು ಇಲ್ಲಿ ಹಲವು ಮಹಿಳೆಯರು ಸಹ ಟ್ರೈನಿಂಗ್ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ.

ಮತ್ತು ಇಲ್ಲಿ ಒಂದು ಕಲ್ಲಿನ ಗುಡ್ಡವನ್ನು ಕಾಣಬಹುದು ಹಾಗು ಅಲ್ಲಲ್ಲಿ ಮನೆಗಳು ಇರುವ ದೃಶ್ಯವನ್ನು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ಹೊಳೆಯನ್ನು ನೋಡಬಹುದು.

ಮತ್ತೆ ಇಲ್ಲೊಂದು ಬ್ರಿಜ್ ಅನ್ನು ನೋಡಬಹುದಾಗಿದೆ.

ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜ್ ಅನ್ನು ಕಾಣಬಹುದು ಮತ್ತು ಇಲ್ಲಿ ದಡದಲ್ಲಿ ಹಚ್ಚ ಹಸಿರಾದಂತ ಗಿಡಮರಗಳು ನೊಡಬಹುದಾಗಿದೆ ಇಲ್ಲಿ ಆ ಕಡೆ ತೀರದಲ್ಲಿ --

ಈ ದೃಶ್ಯದಲ್ಲಿ ನಾವು ಆಟೋ ರಿಕಂಡೀಷನರ್ ಎಂಬ ಬೋರ್ಡ್ ಅನ್ನು ಕಾಣಬಹುದು.

ಈ ದೃಶ್ಯದಲ್ಲಿ ನಾವು ಒಂದು ಹೊಳೆಯನ್ನು ನೋಡಬಹುದು.

ಹಾಗು ಇಲ್ಲಿ ಮೋಡ ಕವಿದಿರ್ತಕ್ಕಂತ ವಾತಾವರಣವನ್ನ ಗಮನಿಸಬಹುದಾಗಿದೆ.

ಮತ್ತು ಇಲ್ಲಿ ಒಳಗಡೆ ಹಲವಾರು ಬಗೆಯ ಬ್ರಾಂಡೆಡ್ ಮೊಬೈಲ್ ಗಳನ್ನು ನೋಡಬಹುದಾಗಿದೆ.

ಮತ್ತಿಲ್ಲಿ ಒಬ್ಬ ವ್ಯಕ್ತಿಯು ನಿಂತುಕೊಂಡಿರುವ ದೃಶ್ಯ ಕಾಣಬಹುದು.

ಹಾಗೂ ಪಕ್ಕದಲ್ಲಿ ಸ್ಟೀಲ್ ಕಂಬಂತಹ ಕಂಬಗಳನ್ನು ರೆಡಿ ಮಾಡಿದರೆ.

ಹಾಗೂ ಇಲ್ಲಿ ಕಟ್ಟಿಗೆಯ ಚೇರ್ ಗಳನ್ನು ಕಾಣಬಹುದಾಗಿದೆ.

ಈ ದೃಶ್ಯದಲ್ಲಿ ನಾವು ಒಂದು ರೂಮ್ ಅನ್ನು ಕಾಣಬಹುದು.

ಮತ್ತು ಇದು ಒಂದು ಬ್ಯಾಂಕ್ ಆಗಿದ್ದು ಇಲ್ಲಿ ಹಲವಾರು ಜನರು ನಿಂತುಕೊಂಡಿದ್ದಾರೆ ಮತ್ತು ಇಲ್ಲಿ ಮುಂದುಗಡೆ ಹಲವಾರು ಬೈಕು ಗಳು ನಿಂತುಕೊಂಡಿರುವ ದೃಶ್ಯ ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವು ಬಿಲ್ಡಿಂಗ್ ಗಳನ್ನು ನೋಡಬಹುದು.

ಮತ್ತಿಲ್ಲಿ ಮುಂದುಗಡೆ ಕೆಲವು ಬೈಕ್ ಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಕಂಪೌಂಡಿನ ಮುಂದ್ಗಡೆ ಹಚ್ಚ ಹಸಿರಾದಾದಂತಹ ಗಿಡಮರಗಳನ್ನು ಕಾಣಬಹುದಾಗಿದೆ.